ನಾವು ಹೊರಟಾಗಿ ಹೊರಡಗಿತ್ತು new year ಗೆ ಹಾ ಎಲ್ಲಾದ್ರೂ ಹೋಗುವ plan ಮಾಡಿ ಹೋಗುದು ಹಾ plan ಮಾಡ್ಬಹುದ್ ನಾವ್ ಮಡಿಕೇರಿಗೆಲ್ಲ ಹೋಗಬಹುದು ಅಲ್ಲಿ ಚಳಿ ಒಳ್ಳೆ ಸಕ್ಕತ್ ಜಾಗ ಅದು ಹೌದ್ ಹೌದು ಈಗ ಒಳ್ಳೆ ಕಲಾಗ್ತಾ ಇರ್ತದೆ ಹೋಗ್ಲಿಕ್ಕೆ.

ಮಳೆ ಜಿಡಿ ಮಳೆ ಬರ್ತಿರ್ತದೆ ಒಳ್ಳೆ ಚನ್ನಾಗಿರ್ತದೆ.

ಹಾ ನಮ್ಮಲ್ಲಿ ಇಬ್ರ ಇದ್ದಾರೆ ಅವ್ರ್ ಆವ್ತಹ್ನ ರೋಹನ್ ಅಂತ ಮತ್ತೆ ರಾಕೇಶ ಅಂತೀದೊರೊ ಅವ್ರು ಬರಬಹುದು ಹೇಳಿದ್ರೆ. ಹಾ ಹಾ ಹಾ, ನಮ್ಮ ಕಡೆಯಿಂದ ಒಂದು ಮೂರ್ ನಾಲ್ಕ್ ಜನ ನನ್ನ ಗೆಳೆಯರ ಬರ್ತರೆ ಹಾ ಹಾ ಹೇಗೆ ಅಲ್ಲಿ stay ಮಾಡುದ ಅಲ್ಲ ಹೇಗೆ ಹೋಗಿ ಬರುದ? ಹಾ ಅಲ್ಲಿ ಒಂದು ಮೂರ್ ದಿವಸ ಅಲ್ಲಿ ಮೂರ್ ದಿವಸದ್ದು trip plan ಮಾಡೋಣ.

ಎರಡ್ ಎರಡ್ night stay ಮಾಡಿ ಮೂರನೇ ದಿವಸ ಬರುತರ ಮಾಡೋಣ. ಆಗಬಹುದ್ ನಾವ್ ಅಲ್ಲಿ ಎಂತ cover ಮಾಡ್ಬಹುದು place ಜಾಗ ಎಲ್ಲ? ಹಾ ಜಾಗ ಅಲ್ಲಿ ನನಗೆ ಗೊತ್ತಿರಿವವ್ರು ಒಬ್ರು ಇದಾರೆ ನಮ್ ಅಗೊತ್ತಿರಿವವ್ರು relative ಒಬ್ರು

ಅವ್ರಿಗೆಲ್ಲ ಜಾಗ ಎಲ್ಲ ಗೊತ್ತಿರ್ತದೆ, ನಾನ್ ಅವ್ರ್ ಹತ್ರ ಮಾತಾಡಿ ಹೇಳಿ ಮಾತಾಡಿರ್ತೇನೆ.

ಅವರಲ್ಲಿ ಜಾಗ ಎಲ್ಲ ಕರ್ಕೊಂಡ್ ಹೋಗಿ ತೋರ್ಸುದೆಲ್ಲ ಅವರೇ ಮಾಡತಾರೆ

ಮತ್ತೆ ಅಲ್ಲಿ ಹ ನಾವ್ ಇರಲಿಕ್ಕೂ ಕೂಡ ಜಾಗ ಎಲ್ಲ ಅವರೇ ನೋಡ್ಕೊಳ್ತಾರೆ.

ಹಾ ನಾವ್ ಹೋಗಿ ನಾವ್ ಬರಿ ಇಲ್ಲಿಂದ ಹೋಗಿ ಅ trip ಮಾಡ್ಕೊಂಡ್ ಬರು ತರ ಇರ್ತದೆ. ಯಾವಾಗ ಹೋಗಬಹುದು ಹೇಗೆ? ಹಾ ಇದೆ new year ಗೆ ಬಂದು ನಾವ್ ಒಂದ್ ಅ ಮೂರನೇ ತಾರಿಕ್ ಹೊರಡುವ? ಹ ಆಗಬಹುದು. ಮೂರನೇ ತಾರಿಕ್ night ಹೊರಟ್ರೆ, ಹಾ.

ಹಾ ನಿಮ್ ಗೆಳೆಯರ ಇಬ್ರು, ನನ್ನ ಗೆಳೆಯರ ಒಂದ್ ಮೂರೂ ಜನ , ನಾವ್ ಇಸ್ಟ್ ಜನ ಹೋಗ್ಬರಬಹುದಲ. ಹೌದ್ ಹೋಗ್ಬರ್ಭುದ್ ಅಲ್ಲಿ ದೇವಸ್ಥಾನ ಎಲ್ಲ ಇದೆ ಮತ್ತೆ ಇಲ್ಲದ್ರೆ ಅಲ್ಲಿ ರಾಣಿಪುರಂಗೆ, ಅಥವಾ ಬೇರೆ ಉಂಟಲ್ಲ ಸುಮಾರ್ place ಗಳಿಗೆಲ್ಲ ಹೋಗಿ ಬರಬಹುದು. ಹೌದ್ ಹೌದ್ ಎಲ್ಲ ಒಳ್ಳೊಳ್ಳೆ ಜಾಗಗಳಿವೆ ಈಗ ಒಳ್ಳೆ time ಬೇರೆ ಹೋಗ್ ಬರ್ಲಿಕ್ಕೆ,

ಒಬ್ರ್ ಏನ್ budget ಒಂದ್ ನಾಲ್ಕ್ ಐದ್ ಸಾವಿರ ತಂದ್ರೆ ಒಬ್ಬೊಬ್ರು.

ದುಡ್ ಅಷ್ಟು ತಂದ್ರೆ ಹೋಗ್ಬರಬಹುದು ಅಂತ ಕಾಂತಾದೇ ನನಗೆ ಹಾ.

ಹತ್ ಸಾವಿರ ಆಗ್ತಾದೆ ಹತ್ ಸಾವಿರ ಅಂದ್ರೆ ಹೌದು ಮೂರೂ ದಿವಸ ನಾಲ್ಕು ದಿವಸ ಮಾಡ್ತಾ ಇದೇವಾಲ ಹತ್ ಸಾವಿರ ಬೇಕಾಗ್ತಾದ್ದೆ.

ಹತ್ ಸಾವಿರ ತಂದ್ರೆ ಆರಾಮಾಗಿ ಹೋಗಿ ಊಟ ಎಲ್ಲ ತಿಂದ್ಕೊಂಡು ಆರಾಮಾಗಿ ಖುಷಿಯಾಗಿ, ಹೋಗ್ಬರಬಹುದು, ಒಳ್ಳೆ trip ಮಾಡ್ಕೊಂಡ್ ಬರಬಹುದು. ಅದೇ ಅದೇ ಅಲ್ಲಿ stay ಮಾಡ್ಲಿಕ್ಕೆ ಸ್ವಲ್ಪ ಜಾಸ್ತಿ ಆಗಬಹುದೇನೋ. ಹೌದ್ ಹೌದು staying ಅಲ್ಲಿ ಅಂದ್ರೆ ಅಲ್ಲಿ ಎಲ್ಲ resorts ತರ ಇದೆ ಅಲ್ಲಿ ಎಲ್ಲ ಜಾಗಗಳು ತುಂಬಾ ಚನ್ನಾಗಿದೆ

ಗುಡ್ಡ ಮರ ಮರಗಿಡ ಮರಗಿಡಗಳು ಇವೆಲ್ಲ ಜೊತೆಗಿರ್ತಾವಲ ತುಂಬಾ, ಚನ್ನಗಿರ್ತೇ ಸ್ವಲ್ಪ ಇದು season ಬೇರೆ ಅಲ್ವ?

ಹೌದ್ ಹೌದ್ ಅದಿಕ್ಕೆ ನಮ್ಮ ಗೊತ್ತಿರುವವರಿಗೆ ಹೇಳಿ ಸ್ವಲ್ಪ ಅಲ್ಲಿ ಎಲ್ಲ ಮತ್ತೆ ಈದ್ ಮಾಡ್ತಾ ಇರ್ತೆ ನಾನು rooms ಎಲ್ಲ ಈದ್ ಮಾಡಿರ್ತೇ ನಾನು

ನಾವು just ಅಲ್ಲಿ ಹೋಗಿ ಆ ಹೋಗಿ ಎಲ್ಲ, ಒಡ್ಡಕೊಂಡ್ ಬರು ತರ ಇರ್ತದೆ, ಅದೇ ನೋಡಿ ಆದ್ರೆ ರಿಯಾತಿ ಸ್ವಲ್ಪ ಆಗತದ ಅಂತಹ. ಹಾ ಅದು ಹೌದು ಕೇಳ್ ನೋಡತ್ತೇನೆ ಅದರ ಬಗ್ಗೆ ತೊಂದರೆ ಇಲ್ಲ ಅದರದ್ ಬಗ್ಗೆ ಚಿಂತೆ ಮಾಡ್ಬೇಡಿ ನಾ ಕೇಳ್ ನೋಡತ್ತೇನೆ. ಹಾ, ಹಾ, ಗೊತ್ತಿರ್ತದೆ ಅಲ್ಲ ಎಲ್ಲ ಗೊತ್ತಿರುವ ಜಾಗ ಇರ್ತದೆ.

ಹಾಗೆ ಮಾಡ್ಕೊಂಡ್ ಬರುವ ತೊಂದರೆ ಇಲ್ಲ. ಅಲ ಮೂರಕ್ಕೆ ನೋಡ್ಬಹುದ್ ಹಾಗಾದ್ರೆ?

ಹಾ, ಹಾ, ಹೋಗ್ ಬಂದ್ಬಿಡೋಣ ಸುಮ್ನೆ plan ಮಾಡುದ, ಮತ್ತೆ change ಮಾಡುದ ಅದ್ದೆಲ್ಲ ಬೇಡ ಅಲ ಆರಾಮಾಗಿ ಹೋಗಿ.

ಸರಿ ಹಾಗಾದ್ರೆ ಅಭಿಷೇಕ ಅದು ಸಿಗುವ ಮೂರಕ್ಕೆ. ಹ okay, okay ಸಿಗುವ ಸಿಗುವ, amount ಉ send ಮಾಡತೇನೆ.

ಸರಿ ಆಯ್ತ್ ಅಭಿಷೇಕ bye.

ನಾನ್ ಎನ್ ವಿಷ್ಯ ತಕ್ಕೋಂಡೇನ್ ಅಂದ್ರ ಅಹ್ ಕ್ರೀಡೆ, ಮತ್ತೆ ಕ್ರೀಡೆ ಬಗ್ಗೆ ತಗೊಂಡೇನಿ ಕ್ರೀಡೆ ಇದೇನಪ್ಪ ಅಂದ್ರ ನಮ್ನ ಆರೋಗ್ಯವಾಗ್ ಇಡುತ್ತ ಮತ್ತ ನಮ್ಮ ಜೀವನ್ದಾಗ ಕ್ರೀಡೆ ಭಾಳ ಅವಶ್ಯಕತೆ ಇದೆ. ಆಟಾ ಆಡೋದರಿಂದ ನಾವ್ fit ಆಗಿ ಇರ್ಬೋದು ಮತ್ತೆ ಅಹ್ ಒಂದ್ ಒಳ್ಳೆ ಶಕ್ತಿಯನ್ನ ಗಳ್ಸ್ಬೋದು ನಮಗ ಮನ್ಸ ಎಸ್ಟ್ ಮುಖ್ಯಾ ಆಗುತ್ತೊ ನಮ್ಮ ದೇಹದ ಬೆಳ್ವಣಿಗೆಯಲ್ಲಿ. ಆಟ ಮತ್ತು ಕ್ರೀಡೆ ಅನ್ನೋದು ಅಸ್ಟೇ ಮುಖ್ಯಾ ಆಗುತ್ತ. ಹ್ಮ್ ನಾವ್ ಆಟಾ ಆಡೋದ್ರಿಂದ ದೇಹ ಮತ್ತು ಮನಸ್ಸು ಅಸ್ಟೇ ಸದೃಡವಾಗಿರುತ್ತ ಗಟ್ಟಿಆಗಿರುತ್ತ. ಹ್ಮ್ ಆಟಾ ಇದೇನಪ್ಪ ಅಂದ್ರ. ಅಹ್ ಇದೊಂದು ಜೀವನ್ದ ಭಾಗ ಅಂತ ಹೇಳ್ಬೋದು. ಆಟಾ ಆಡೋದ್ರಿಂದ ನಮ್ಮ ಶಕ್ತಿಯನ್ನ ಹೆಚ್ಚಿಸ್ಬೋದ್ ನಾವು ನಮ್ಗ ವ್ಯಾಯಾಮ್ ಕೂಡಾ ಬಾಳ್ ಚೊಲೋಆಗ್ ಆಗುತ್ತ ಆಟಾ ಆಡೋದ್ರಿಂದ ಮತ್ತ ನಮ್ಮ.

ಮೆದುಳಿನ ಬೆಳ್ವಣಿಗೆಗೆ ನಾವು ಆಟಾ ಆಡೋದ್ರಿಂದ ಹೆಚ್ಚಸ್ಬೋದು ಮೆದುಳಿನ ಬೆಳ್ವಣಿಗೆಯನ್ನ ಜ್ಞಾಪಕ ಶಕ್ತಿಯನ್ನ ಹೆಚ್ಚಸ್ಬೋದು ಮತ್ತ ಆಟಾ ಆಡೋದ್ರಿಂದ ಭಾಳ ಖುಷಿ ಪಡ್ಬೋದು. ಆಟಾ ಆಡೋದ್ರಿಂದ ಮನ್ಸೆಲ್ಲ ಚನಾಗ್ ಇರುತ್ತ ಪ್ರಶಾಂತ್ವಾಗಿರುತ್ತ.

ಮತ್ತೆ ಅನೇಕ ರೀತಿಯ ಖಾಲೇ~ ಖಾಯ್ಲೆಗಳಿಂದ ರೋಗರುಜಿನೆಗಳಿಂದ ನಾವ್ ನಮ್ಮನ್ನ ರಕ್ಷಿಸ್ಕೋಬೋದು ಆಟಾ ಆಡೋದ್ರಿಂದ ಚನಾಗ್ ಆಟಾ ಆಡೋದ್ರಿಂದ.

ಮತ್ತೆಲ್ಲಾ school ಎಲ್ಲಾ ಮಕ್ಳ ಎಲ್ಲಾ ಆಟಾ ಆಡೋದ್ರಿಂದ ಅವ್ರು ಎನಪಾ ಅಂದ್ರ ಶಿಸ್ತನ ಕಲಿಬೋದು, ಎಲ್ಲಾರು ಶಿಸ್ತನ ಕಲಿಬೋದು ಸಣ್ಣ ಮಕ್ಳೆಲ್ಲಾ ಶಿಸ್ತನ ಕಲಿಬೋದು.

ಮತ್ತೆ ಆಟಾ ಆಡೋದ್ರಿಂದ ಏನ್ಪಾ ಅಂದ್ರ ಹ್ಮ್ ಆರೋಗ್ಯಕ್ಕ, ಆರೋಗ್ಯಕ್ಕ ಒಳ್ಳೇದ್ ಆಗ್ತದ ಆಟಾ ಆಡೋದ್ರಿಂದ ಮತ್ತ ರೋಗದಿಂದ ನಾವ್ ಮುಕ್ತ ಗೊಳ್ಬೋದು.

ಮತ್ತೇನಪಾ ಅಂದ್ರ ಇದಕ್ಕ ಎನರ ಸಂಬಂದ್ಪಟ್ಟಿದ್ ಖಾಯ್ಲೆಗಳನ್ನ ನಾವ್ ಏನ್ ಮಾಡ್ಬೋದು ತಡೆ ಗಟ್ಟ್ಬೋದು ಆಟಾ ಆಡೋದ್ರಿಂದ. ಮತ್ತೇನಪಾ ಅಂದ್ರ ಒಳ್ಳೆ ಹವ್ಯಾಸವನ್ನ ನಾವ್ ಕಲಿಬೋದು.

ಹ್ಮ್ ಒಂದ್ state level ಗೆ ಇಲ್ಲಾ district level ಗೆ ಹೋಗ್ಬೋದ್ ನಾವ್ ಒಳ್ಳೆ ಆಟಾ ಆಡೋದ್ರಿಂದ ಮತ್ತು ಒಳ್ಳೆ ಹೆಸರ್ನ ಪಡಿಬೋಡು ಜನ್ರಿಂದ ಒಳ್ಳೇದ್ ಒಂದು ಗೌರವಾನ ನಾವು ಪಡಿಬೌದು. ಚನಾಗ್ ಆಟಾ ಆಡೋದ್ರಿಂದ ಮತ್ತೆ ಯಾರಾದ್ರೂ ನಮ್ನಆಟಾ ಆಡೋದ್ರಿಂದ ಪ್ರೊಸ್ತಾಹಿಸಿದ್ರ ಪಾ ಅಂದ್ರ ನಾವ್ ಒಂದ್ ಒಳ್~ ಒಳ್ಳೆ ಮಟ್ಟಕ್ಕ ನಾವ್ ಶ್ರೇಷ್ಠ ಮಟ್ಟಕ್ ನಾವ್ ಹೋಗ್ಬೋದು ಆಟಾ ಆಡೋದ್ರಿಂದ.

ಚನಾಗಿರೋ ಒಂದು ಮ್~ ಶ್ರೇಷ್ಠ ಮಟ್ಟಕ್ ನಾವ್ ಕ್ರೀಡಾ ಪಟುವಾಗಿ ಆಯ್ಕೆ ಆಗಬೋದು.

ಮತ್ತ್ ಎಲ್ಲಾ ಸಣ್ಣ ಮಕ್ಳ್ ಎಲ್ಲಾ ಹೋಗ್ ಆಟಾ ಆಡ್ತಾರಲ್ ಆಟಾ ಆತರ ಆಟ ಆಡೋದ್ರಿಂದ ಅವ್ರ ನಡ್ವೇ ಏನ್ ಆಗತ್ ಪಾ ಅಂದ್ರ ಪರಸ್ಪರ ಎನಾಗತ್ ಹೊಂದಾಣಿಕೆ ಆಗ್ತದ ಚನಾಗ್ ಆಟಾ ಆಡೋದ್ರಿಂದ ಮತ್ತೆಅವರೆಲ್ಲರೂ.

ಏನಾದ್ರೂ ಪರಸ್ಪರವಾಗಿ ಮಾತಾಡಡ್ಬೌದು ಅವ್ರ ನಡುವೆ understanding ಎಲ್ಲಾ ಬೆಳಿತದ ಆ ತರಾ ಇತ್ತೀಚೆಗಂತು Cricket Hockey ಇವೆಲ್ಲಾ ಜಗತ್ನಾದ್ಯಂತ ಎಲ್ರೂ ಗಮ್ನಾ ಸೆಳ್ಯಾಕತ್ತಾವ್ ಈ ಆಟ ಗಳೆಲ್ಲಾ. ಪ್ರತಿಒಬ್ರೂ ಕೂಡಾ ಆಟದ್ ಬಗ್ಗೆ ಭಾಳ ಚನಾಗ್ ಮಾತಾಡ್ತಾರಾ.

ಈವಾಗಿನ್ ಸಣ್ಣ ಮಕ್ಳು ಅಸ್ಟೇ ಆಟಾ ಆಡ್ಬೇಕ್ ಅಂತೇನ್ ಇಲ್ಲಾ ದೊಡ್ಡೋರು ಕೂಡಾ ಆಡ್ಬೋದು ಅದ್ರಿಂದ ಒಳ್ಳೇದು.

ಆಗತ್ ಮತ್ತ್ ಒಳ್ಳೆ ವ್ಯಾಯಾಮ ಆಗ್ತದ ಇಸ್ಟೆಲ್ಲಾ ಲಾಭಗಳಿವೆ ಆಟಾ ಆಡೋದ್ರಿಂದ ಎಲ್ಲರ್ರೂ ಆಡಿ ಎಲ್ಲರೂ ಚನಾಗಿರೋಣ ಅಂತ್ ಹೇಳ್ತೀನ್. ಆಟಾ ಆಡೋದ್ರಿಂದ ಎನಪಾ ಅಂದ್ರ ಹೊಳಗೆ~ ಹೊರಗಿನ ಪ್ರಪಂಚ ಜ್ಞಾನವನ್ನ ನಾವ್ ತಿಳ್ಕೊಬೋದು. ಮತ್ತೆ ಚನಾಗ್ ಓದ್ಬೋದು ಅದ್ರಿಂದ ಇನ್ನೊಬ್ಬರಿಂದ ನಾವು ಅವ್ನ ಓದ್ತಿದಾನಂದ್ ಮೇಲೆ ನಾವು ಚನಾಗ್ ಓದ್ಬೋದು ಅದರಿಂದ ಒಳ್ಳೆ ಒಂದು ಆಸಕ್ತಿ ಬರುತ್ತೆ ಆಟಾ ಆಡೋದ್ರಿಂದ ಮನಸ್ಸು ಚಂಚಲ ಏನೂ ಇರೋದಿಲ್ಲಾ. ಚನಾಗಿ ಆಟಾ ಆಡೋದ್ರಿಂದ ನಮ್ friends ಎಲ್ರೂನೂ ಇವ್ನು ಚನಾಗ್ ಆಟಾ ಆಡ್ತೀನಿ ಹಾಗೆ ನಾನು ಇನ್ನೂ ಮಾಡ್ಬೇಕು, ನಾನು ಏನಾದ್ರೂ ಮಾಡ್ಬೇಕ್ ಅನ್ನೋ ಒಬ್ಬರ್ದಿಂದಾ ಒಬ್ಬರಿಗೆ ಎನಪಾ ಅಂದ್ರ ಅದು ಒಂತರಾ ಪ್ರೊಸ್ತಾಹಿಸ್ದಂಗ್ ಆಕ್ಕೆತಿ ಆಟಾ ಆಡೋದ್ರಿಂದ. ಓ ನಾನು ಚನಾಗ್ ಓದಿ ನಾನು ಅವ್ನಹಂಗೆ ಆಟಾ ಆಡ್ಬೇಕು ಅನ್ನೋ ಒಂದ್ ಮನೋಭಾವನೆ ಮಕ್ಕಳಲ್ಲಿ ಬರ್ಬೇಕು ಎಲ್ರೂ ಚನಾಗ್ ಆಟಾ ಆಡ್ಬೇಕು, ವ್ಯಾಯಾಮ್ ಕೂಡಾ ಆಗುತ್ತ ಮಕ್ಳಿಗ್ ಆಗುತ್ತ ದೊಡ್ಡೋ~ ದೊಡ್ಡೊರ್ ಆಟಾ ದೊಡ್ಡೊರ್ಗೂ ವ್ಯಾಯಾಮ್ ಆಗತ್ತೆ. ಏಲ್ಲರ್ಗೂ ಹೇಳ್ಬೇಕ್ಪಾ ಅಂದ್ರ ಆಟಾ ಆಡೋದ್ರಿಂದ ಮತ್ತಿದೆಲ್ಲಾ ರೋಗರುಜಿನೆ ಗಳನ್ನು ದೂರಾ ಇರ್ಬೋದು. ಮತ್ತೆ ಜನಪ್ರಿಯ ಜನ ಜನ್ರ್ ಎನಪಾ ಅಂದ್ರ ಅಯ್ಯೋ ಅವ್ನ ದೊಡ್ಡೋರಾಡಿದ್ರೆ ಎನ್ ಪಾ ಇವ್ನು ಆಟಾ ಆಡ್ತಾನೇ ಹಾಗೇ ಹೀಗೆ ಅನ್ನೋದಕಿಂತನು ಮನೆಲ್ ಕೂತ್ಕೊಂಡ್ ವ್ಯಾಯಾಮ್ ಮಾಡ್ಬೋದ್ ನಾವು.

ಹ hai ಪ್ರಶಾಂತ್ ಹೇಗಿದ್ದಿಯಾ?

ಹ ನಾನು ಕೂಡ ಆರಾಮ ಇದ್ದೇನೆ ಏನ್ ಮಾಡ್ತಾ ಇದ್ದೀಯಾ? ನಾನ್ ಈಗ ಮನೇಲಿ ಇದ್ದೇನೆ ನೀವು?

ಹ ರಜೆ ರಜೆ. ಮನೇಲಿ ಎಲ್ಲ ಹೇಗಿದ್ದಾರೆ ಎಲ್ಲ ನಿಮ್ಮ ಮನೇಲಿ ಎಲ್ಲಾ ಅಪ್ಪ ಅಮ್ಮ ಎಲ್ಲ ಹೇಗಿದ್ದಾರೆ? ಆ ಹ ಅಪ್ಪ ಅಮ್ಮ ಎಲ್ಲ ಅರಾಮ್ ಆಗಿ ಇದ್ದಾರೆ.

ಹಾ ತುಂಬಾ ಸಮಯ ಆಯ್ತು ಕಾಣದೆ ನಿಮ್ಮನ್ನು. ಹೌದು ಕಾಣದೆ ತುಂಬ ದಿನ ಆಯ್ತಲ್ಲ.

ಹೇಗೆ ಹೀಗೆನೇ call ಮಾಡಿದ್ದು ಹೇಗಿದ್ದೀರಾ ಅಂತ ಕೇಳುವ ಅಂತ. ಹ ನಾನ್ ಚನ್ನಾಗಿದ್ದೇನೆ. ಮತ್ತೆ ವಿಶೇಷ ಎಲ್ಲ ಏನು? ವಿಶೇಷ ಎಲ್ಲ ಹೇಳ್ಬೇಕು ನಿಮ್ಮದೇ ಏನಾದ್ರು ಇದ್ರೆ. ಹೇಳ್ಬೇಕು ನಾಡಿದ್ದಿನ್ನು ಸ್ವಲ್ಪ time ಅಲ್ಲಿ ದೀಪಾವಳಿ ಬರ್ತದೆ ಹ. ಹೌದು ಜೋರ್ ಉಂಟಾ ನಿಮ್ಮದು ದೀಪಾವಳಿ ಎಲ್ಲ? ಹ ದೀಪಾವಳಿ ಎಲ್ಲ ಜೋರ್ ಗಮ್ಮತುಂಟಿಲ್ಲಿ ಮೂರೂ ದಿವಸ ಕೂಡ ಗಮ್ಮತುಂಟಿಲ್ಲಿ ನಿಮ್ಮ ಆಚೆ? ಹ ಹ ನಿಮ್ಮ ಆಚೆ ಹೇಗೆ ಆಚರಣೆ ಮಾಡ್ತಾರೆ ದೀಪಾವಳಿ? ನಮ್ಮಾಚೆ ಇಲ್ಲಂದ್ರೆ ದೀಪ ಎಲ್ಲ ಇಟ್ಟು ಮತ್ತೇ ನಯ ಸಂಜೆ ಒಂದು hello ಕೇಳುದಿಲ್ವಾ hello ?

ಹ ಪಟಾಕಿ ಎಲ್ಲಾ ಹಸಿರು ಪಟಾಕಿ ಎಲ್ಲಾ use ಮಾಡ್ತೇವೆ ಇನ್ನು ಈಚ ಪಟಾಕಿ ಅಲ್ಲ ಹಸಿರು ಪಟಾಕಿಯನ್ನ ಪರಿಸರಕ್ಕೆ ಯಾವ್ದೇ ತೊಂದ್ರೆ ಆಗದಾಗೆ ನಿಮ್ಮಾಚೆ? ನಮ್ಮಾಚೆಸ ಹಾಗೆನೇ ದೀಪ ಹಚ್ಚುದು ಜಾಸ್ತಿ ಅದೆ ಪಟಾಕಿ ಎಲ್ಲ ಕಡಿಮೆ. ಹ ಹಾ ಮತ್ತೇ ಬಂಧು ಬಳಗ ಎಲ್ಲ ಬರ್ತಾರೆ friends ಸು ಗೆಳೆಯ ಗೆಳೆಯರೆಲ್ಲ ಬರ್ತಾರೆ ಮನೆಗೆ. ಹೌದ್ ಪಟಾಕಿ ಹಚ್ಚುದೊಂದು ಗಮ್ಮತಲಾ ದೀಪಾವಳಿಗೆ . ಹೌದು ಅದು ಕೂಡ ಗೆಳೆಯರೊಟ್ಟಿಗೆ ಎಲ್ಲ ಸೇರಿಕೊಂಡು ಅದೊಂದು ನಮಿಗೊಂದು ಇದರಾಗೆ jolly . ಅದು memory ಯೇ ನಮ್ಗೆ.

ಅವರೊಟ್ಟಿಗೆ ಒಂದು ಪಟಾಕಿ ಹೊಡ್ಸುದಂದ್ರೆ.

ಮತ್ತೆ ಸಿಹಿ ತಿಂಡಿ ಮಾಡಿ ಎಲ್ಲ ಮನೇಲಿ ಹಂಚುದು ಹತ್ತಿರದವರಿಗೆಲ್ಲಾ ಹಂಚ್ಲಿಕ್ಕೆ ಉಂಟು ನಿಮ್ಮ ಆಚೆ ಎಲ್ಲ ಉಂಟಾ ಆತರದ್ದ್?

ಹ ನಮ್ಮ ಅಚೆಸ ಉಂಟು ಸಿಹಿ ತಿಂಡಿ ಎಲ್ಲ ತಿನ್ ಹಂಚುದು ಮಾಡುದು ಅದೆ ಗಮ್ಮತ್ ಬೆಳ್ಳಿಗೆ ಬೇಗ ಎದ್ದು ಸ್ನಾನ ಮಾಡುದು . ಹೌದು ಅದು ಕೂಡ ಎಣ್ಣೆ ಹಚ್ಚಿಕೊಂಡು first ದಿನಾ. ಎಣ್ಣೆ ಹಚ್ಚಿಕೊಂಡು ಮತ್ತೆ ಹೊಸ ಬಟ್ಟೆ ಹಾಕುದು ಹೊಸ ಹೊಸ ಬಟ್ಟೆ ಹಾಕುದು ಅದು ಒಂದು ಗಮ್ಮತ್. ಒಂದುವಾರದಿಂದ prepare ಆಗ್ತದೆ prepare ಆಗ್ತೇವೆ ನಾವು . ಹೌದು ಗದ್ದೆಗೆ ದೀಪ ಇಡ್ಲಿಕ್ಕೆ ಹೂ ಹೆಕ್ಕಿಕೊಂಡು ಬರುದು ಅದು ಸಾ ಒಂದ್ ಗಮ್ಮತ್ ನಮ್ಮದು.

ಎಲ್ಲರು ಒಟ್ಟಾಗಿ ಹೋಗುದು friends ಎಲ್ಲ ಒಟ್ಟಾಗಿ.

ಹೌದೌದು ನಿಮ್ಮಾಚೆ ಎಲ್ಲ ಹೂ ಹೆಕ್ಲಿಕ್ಕೆ ಹೋಗುದಿಲ್ವಾ? ಹೋಗ್ತೇವಪ್ಪ. ಹೋಗ್ತಿರಲ್ಲ ಗಮ್ಮತ್ ಆಗ್ತಾದಲ .

ಹೌದು ಮತ್ತೆ ಗೋಪೂಜೆ ಎಲ್ಲ ನಿಮ್ಮದು ಹೇಗೆ ಮಾಡ್ತೀರಾ? ನಮ್ಮ ಮನೇಲಿ ಗೋ ಎಲ್ಲ ಇಲ್ಲ ನಿಮ್ಮ ಮನೇಲಿ ಉಂಟಾ ಗೋ? ಹ ನಮ್ಮ ಮನೇಲಿ ಉಂಟು ಗೋಪೂಜೆ ಎಲ್ಲ ಮಾಡ್ತೇವೆ.

ಹ ಗೋವಿಗೆಲ್ಲ ಕೊಟ್ಟಿಗೆ ಎಲ್ಲ ಕೊಡ್ಲಿಕ್ಕೆ ಉಂಟಲ್ಲಾ. ಹೌದು ಗೋವಿಗೆಲ್ಲ ಸ್ನಾನ ಮಾಡಿಸಿ ಪೂಜೆ ಮಾಡುದು. ಹ ಹ ನಮ್ಮ ಮನೇಲೂ ಗೋ ಎಲ್ಲ ಇಲ್ಲ ಹಾಗೆ . ಹ ನಿಮ್ಮ್ ಮನೇಲಿ ವಾಹನಗಳಿರ್ಬೇಕು ವಾಹನ ಪೂಜೆ ಮಾಡ್ತೀರಲ್ಲಾ. ಹ ವಾಹನ ಉಂಟು ವಾಹನ ಪೂಜೆ ಉಂಟು. ಅಲ್ಲಾ ದೀಪಾವಳಿಗೆ ಅದೊಂದುಸ ಗಮ್ಮತ್ತೆ.

ಮತ್ತೆ ವಾಹನ ಹಿಡ್ಕೊಂಡು ತಿರ್ಗ್ಲಿಕ್ಕೆ ಹೋಗ್ತೇವೆ .

ಹೌದು . ಹೌದು ದೀಪಾವಳಿ ಒಂದು ಗಮ್ಮತ್ ಆಗ್ತದೆ ನಮ್ಗೆ ನಾಕು ದಿನ ರಜೆ. ಹ್ಮ್ ನಾಕು ದಿನ college ಬಿಟ್ಟು ಖುಷಿ ಆಗ್ತದೆ. ಹೌದ್ ಗಮ್ಮತ್ ಆಗ್ತದೆ ಪಟಾಕಿ ಹೊಡ್ಸುದು ಆಚೆ ತಿರ್ಗ್ಲಿ~ ತಿರ್ಗ್ಲಿಕ್ಕೆ ಹೋಗುದು ದೀಪಾವಳಿ ಅಂದ್ರೇನೆ ಒಂದ್ ಮಜಾನ್ ನಮ್ಗೆ.